ಇಂಡಿಯನ್ ಆಯಿಲ್ ವೇಣುಸ್ ಪೇಟೆರೋಲಿಯಂಸ್ ಕಿಶನ್ ಸೇವ ಕೆನಡಾ ಕೇನಾರ ಕೆನರಾ ಎಂಬುವುದು ಇದರ ಒಂದು ನೇಮ್ ಹಾಗಿದೆ.

ಇದು ಒಂದು ಫಂಕ್ಷನ್ ನಿನಾ ಓಪನ್ ಸೆರೆಮನಿ ಎಂದು ಕಾಣಿಸುತ್ತಾ ಇದೆ. ಇದರಲ್ಲಿ ಪಟ್ಟಣ ಬಂದುಗಳಲ್ಲಿ ನಾನು ಫಂಕ್ಷನ್ಗಳನ್ನು ಅರೇಂಜ್ ಮಾಡಿದ್ದಾರೆ.

ಇ ಮರ ಗಿಡಗಳು ಪೆಟ್ರೋಲ್ ಬಂಕಿನಲ್ಲಿ ಎದ್ದು ಕಣ್ಣಿಸುತ್ತಿವೆ.

ಪಕ್ಕದಲ್ಲಿ ಒಬ್ಬ ಕೈ ಬೆರಳಿನ ಸಹಾಯದಿಂದ ಏನ್ನನ್ನು ತೋರಿಸುತ್ತ ಇದ್ದಾನೆ ಎರಡು ಲಾರಿ ಗಳು ಅಲ್ಲಿ ಪಾರ್ಕಾಗಿದೆ .

ಇದು ಒಂದು ನೇಚರಿ ನ ಪಿಕ್ ಎಂದು ಹೇಳಬಹುದು ಈ ನೇಚರಿ ನಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಒಂದು ಹುಲ್ಲುಗಾವಲುಗಳನ್ನು ಇಲ್ಲಿ ಹಾಕಿ ಬೆಳೆಸಲಾಗಿದೆ.

ಜಿಂಕೋನ್ ಎಂಬುದು ಒಂದು ಈ ಒಂದು ಇದರ ನೇಮ್ ಅಲ್ಲಿ ಅಡ್ಡಲಾಗಿದೆ ಇಲ್ಲಿ ಬುಕ್ಸ್ ಗಳನ್ನು ಇಕೋ ಎ.ಇ.ಎಸ್. ಇ.ಇ ಎಂಬುದು ಒಂದು --

ಕರೆಂಟ್ ಕಲೆಕ್ಷನ್ ವಯರು ಗಳು ಇಲ್ಲಿ ಕಾಣಿಸುತ್ತಿವೆ ಇದು ಒಂದು ಇಲ್ಲಿ ಲೇಸ ಗಳು ಇದ್ ನಾನಾ ರೀತಿಯ ಕುರುಕುರೆ ತಿಂಡಿಗಳನ್ನು ಇಲ್ಲಿ ನೇತುಬಿಡಲಾಗಿದೆ ಒಟ್ಟಿನಲ್ಲಿ ಇದು ಒಂದು --

ಇದು ಒಂದು ತಿಂಡಿ ತಿನಿಸುಗಳು ಇರುವಂತಹ ತಿಂಡಿ ತಿನಿಸುಗಳು ಅಂದರೆ ಸ್ಯಾಂಡ್ವಿಚ್ ಗಳು ಆಹ್ಹ್ ಸನ್ಯಾಕ್ಸ್ ಗಳು ಇರುವಂತಹ ಒಂದು ಆಹ್ಹ್ ಆಹ್ಹ್ ಹೋಟೆಲು ಅಥವಾ ಅಂಗಡಿ ಇದು ಒಂದು ಚಾಟ್ಸ್ ನ ಅಂಗಡಿ ಅಂದು ಹೇಳಬಹುದು.

ಆಹ್ಹ್ ಈ ಕಡೆ ಒಂದು ದ್ರಷ್ಟಿಕೋನದಿಂದ ನೋಡುವುದಾದರೆ ಆ ಕಡೆಯಿಂದ ಆಚೆ ಕಡೆ ಆ ಕಡೆಯಿಂದ ಮಾಲೀಕರು ಎರಡು ಜನ ಗಂಡ ಮತ್ತೆ ಹೆಂಡತಿ ಯಾರು ಅಂತ ಗೊತ್ತಿಲ್ಲ ಆ ಕಡೆಯಿಂದ ಮಾಲೀಕರು ಎರಡು ಜನ ಅಲ್ಲಿ ನಿಂತ್ಕೊಂಡಿದ್ದಾರೆ ಇದು ಕಪ್ಪು ಹಸು ಎಂದು ಹೇಳಬಹುದು.